ಈ ಚಿತ್ರವು ಮೈಸೂರಿನ ಒಂದು ಚಿತ್ರಣವಾಗಿದೆ ಇದು ಮೈಸೂರಿನ ಒಂದು ಅಪಾರ್ಟ್ಮೆಂಟಿನ ಚಿತ್ರಣವಾಗಿದೆ ಅಪಾರ್ಟ್ಮೆಂಟಿನ ಮುಂಬಾಗ ಪೂರ್ತಿ ಒಂದು ಕಾಂಪೌಂಡ್ ಗಳು ಇದ್ದು ಸುತ್ತಲೂ ಗಿಡ ಮರಗಳೆಲ್ಲಾ ಇವೆ.

ಈ ಚಿತ್ರದಲ್ಲಿ ನಾವು ಕಾಣಬಹುದಾದ ಒಂದು ವಿಷಯ ಏನೆಂದರೆ --

ಗಿಡಗಳು ಮರಗಳನ್ನ ಬೆಳೆಸಿದ್ದಾರೆ ಅಕ್ಕಪಕ್ಕದಲ್ಲಿ ದೊಡ್ಡ ದೊಡ್ಡ ಮರಗಳು ಮುಂದ್ಗಡೆ ಹಸು ಇದೆ ದೊಡ್ಡದಾದ ಎರಡು ಪಿಲ್ಲರ್ ಗಳನ್ನು ನಿಲ್ಲಿಸಿದ್ದಾರೆ.